ಗಿಡ ಪಳ ತೆಂಗಿನ ಗಿಡ ಕಬ್ಬಿನ ಗಿಡ ಎಲ್ಲಾ ಹಚ್ಚಿದರಿ.

ಶಿವಾಜಿ ಮೂರ್ತಿ ಮೂರ್ತಿ ಮ್ಯಾಗೆ ಶಿವಾಜಿ ಮೂರ್ತಿ ಇದೆ ಖಡ್ಗ ಇದೆ ಶಿವಾಜಿ ಮೂರ್ತಿ .]

ಇದು ಒಂದು ಚರ್ಚು ಈ ಚರ್ಚು ನಮ್ಮ ಕ್ರಿಶ್ಚನ್ಸ್ ಅಂತ ಹೇಳತ್ತರೆ.

ಇದು ಒಂದು ಎ.ಟಿ.ಎಮ್ ಯೂನಿಯನ್ ಎ.ಟಿ.ಎಮ್ ಬ್ಯಾಂಕ್ .

ಇದು ಒಂದು ಹೈವೇ ರೋಡ್ .